ಮತ್ ಚೇರ್ ಗೊಳ ಅವ ಸ್ಟೂಲ್ ಅದ ಇದ್ ಒಂದ್ ಯೂಸ್ ಮಾಡಬೋದ.

ಮತ್ತ ಇದು ಪ್ಲಾಟ್ಫಾರ್ಮ್ ಬೇರೆ ಪ್ಲಾಟ್ಫಾರ್ಮ್ ಸಲಗ್ ಯೂಸ್ ಮಾಡ್ತಾರಾ.

ಮತ್ ಆ ಹಿಂದುಗಡೆ ಒಂದು ಗ್ಲಾಸ್ ಕಾಣಿಸ್ತಾ ಇದೆ ಹಾಗೂ ಒಂದು ಹುಡುಗ ಕೂಡ ಇದೆ.

ಇದರಲ್ಲಿ ಐದು ಸ್ಕೂಟಿ ಕಾಣಿಸ್ತಾ ಇದೆ ಮತ್ತೆ ಹಿಂದ್ಗಡೆ ಒಂದು ಗಿಡ ಕಾಣಿಸ್ತಾ ಇದೆ.

ಹಾಗೂ ಒಂದು ಸ್ಟ್ಯಾಂಡ್ ಕೂಡ ಕಾಣಿಸ್ತಾ ಇದೆ ಮತ್ತು ಲೆಫ್ಟ್ ಸೈಡ್ ಇಗೆ ಒಂದು ಲೈಟ್ ಕಾಣಿಸ್ತಾಯಿದೆ.

ಇದರಲ್ಲಿ ಶಿವ ಹೋಟೆಲ್ ಅಂಡ್ ಮೀಲ್ಸ್ ಅಂತ ಒಂದು ಬೋರ್ಡ್ ಕಾಣಿಸ್ತಾ ಇದೆ.

ಅಲ್ಲಿ ಅದ್ರು ಮೇಲೆ ಒಂದು ಕಂಪ್ಯೂಟರ್ ಕಾಣಿಸ್ತಾ ಇದೆ ಹಾಗೂ ರೈಟ್ ಸೈಡಿ ಗೆ ಒಂದು ಫ್ಯಾನ್ ಕಾಣಿಸ್ತಾ ಇದೆ.

ಹಾಗು ಲೆಫ್ಟ್ ಸೈಡಿಗೆ ಕಾಲರ್ದು ಡಬ್ಬಿ ಕಾಣಿಸ್ತಾ ಇದೆ.

ಇದರಲ್ಲಿ ಮೇಲ್ಗಡೆ ಎರಡು ಲೈಟ್ ಕಾಣಿಸ್ತಾಯಿದೆ ಹಾಗೂ ಲೆಫ್ಟ್ ಸೈಡಿಗೆ ಬಾಕ್ಸ್ ಕೂಡ ಕಾಣಿಸ್ತಾಯಿದೆ.

ಮತ್ತು ರೈಟ್ ಸೈಡಿ ಗೆ ಒಂದು ಸಿಡಿ ಕಾಣಸ್ತಾಇದೆ ಹಾಗು ಒಳಗಡೆ ಕವರ ದಲ್ಲಿ ವೈಟ್ ರೆಡ್ ಹಾಗು ಗ್ರೀನ್ ಲೈಟ್ ಗಳು ಕೂಡ ಕಾಣಸ್ತಾಇದೆ.

ಹಾಗು ಲೆಫ್ಟ್ ಸೈಡ್ ಗೆ ಒಂದು ಇಟ್ಟಿಗೆ ಕೂಡ ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ಮುಂದಗಡೆ ಒಬ್ಬ ಮನುಷ್ಯ ನಿಂತಿದ್ದಾನೆ ಮೇಲ್ಗಡೆ ಒಂದು ಶಟರ್ ಕಾಣುಸ್ತಾಯಿದೆ.

ಹಾಗು ಒಂದು ಬ್ಲೂ ಕಲರ್ ದು ಪ್ಯಾಡು ಕೂಡ ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ಬಾಕ್ಸು ಗಳು ಕಾಣಸ್ತಾಇದೆ ಹಾಗು ಲೆಫ್ಟ್ ಸೈಡ್ ಗೆ ಒಂದು ಟೇಬಲ್ ಕಾಣಸ್ತಾಇದೆ.

ಈ ಚಿತ್ರದಲ್ಲಿ ರೈಟ್ ಸೈಡ್ ಗೆ ಥ್ರೀಸಿಕ್ಸಟಿ ಸಲೋನ್ ಅಂತ ಬರೆದಿರೋ ಒಂದು ಟೇಬಲ್ ಕಾಣಿಸ್ತಾ ಇದೆ.

ಹಾಗೂ ಒಂದು ಸ್ಟಾಪ್ಲರ್ ಕೂಡ ಕಾಣಿಸ್ತಾ ಇದೆ ಮತ್ತು ಜೆರಾಕ್ಸ್ ಮೆಷಿನ್ ಕೂಡ ಇದೆ.

ಈ ಚಿತ್ರದಲ್ಲಿ ವೇಫಲ್ಸ್ ಗಿಲಾಟೊ ಐಸ್ ಕ್ರೀಮ್ ಅಂತ ಒಂದು ಬೋರ್ಡ್ ಕಾಣಿಸ್ತಾ ಇದೆ.

ಹಾಗು ಒಳಗಡೆ ತೊಡ ಚೇರ್ ಕೂಡ ಕಾಣಿಸುತ್ತಿದೆ.

ಮತ್ತು ರೈಟ್ ಸೈಡ್ ಗೆ ಒಂದು ಚಪ್ಲಿ ದು ದುಖಾನ್ ಕೂಡ ಕಾಣಿಸ್ತಾ ಇದೆ.

ಒಂದು ಕೇಕ್ ಕಾಣಿಸ್ತಾ ಇದೆ ಬ್ಲಾಕ್ ಕಲರ್ ದು ಹಾಗೂ ವೈಟ್ ಕಲರ್ ಕೊಡ ಕೇಕ್ ಕಾಣಿಸ್ತಿದೆ.

ಈ ಚಿತ್ರದಲ್ಲಿ ಲೆಫ್ಟ್ ಸೈಡ್ಗೆ ಚೀಲಗಳು ಕಾಣಿಸ್ತಯಿದೆ.

ಹಾಗೂ ಮುಂದ್ಗಡೆ ಒಂದು ಬೈಕ್ ಕಾಣಿಸ್ತಾ ಇದೆ ಗಿಡಗಳು ಕಾಣಿಸ್ತಾ ಇದೆ.

ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಕೊಡ ಕಾಣಿಸುತ್ತಿದ್ದಾರೆ ಮತ್ತು ಎರಡು ಪೋಸ್ಟರ್ಗಳು ಕೂಡ ಕಾಣುತ್ತದೆ.

ಮತ್ತು ಲೂ-ಲೆಫ್ಟ್ ಸೈಡ್ ಗೆ ಒಂದು ಬಾಕ್ಸ್ ಕೊಡ ಕಾಣುಸ್ತಾ ಇದೆ.

ಮತ್ತು ಒಂದು ಡೆಕ್ಸ್ ಕಾಣಸ್ತಾ ಇದೆ ಹಾಗು ಒಂದು ಟೇಬಲ್ ಕಾಣಸ್ತಾ ಇದೆ.

ಈ ಚಿತ್ರದಲ್ಲಿ ಎರ್ಡು ಗಂಡ್ಸು ಮಕ್ಕೋಳ್ ನಿಂತಿದ್ದಾರೆ ಹಾಗು ಲೆಫ್ಟ್ ಸೈಡ್ ಗೆ ಕಟ್ಟಿಗಿಗಳು ಕೂಡ ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ಲೆಫ್ಟ್ ಸೈಡ್ ಗೆ ಒಂದು ಗಿಡ ಕಾಣುಸ್ತಾ ಇದೆ ಮತ್ತು ಒಂದು ರೋಡು ಕೂಡಾ ಕಾಣುಸ್ತಾ ಇದೆ.

ಜೆರಾಕ್ಸ್ ಲಾಮಿನೇಷನ್ ಅಂತ ಒಂದು ಬೋರ್ಡ್ ಕಾಣುಸ್ತಾ ಇದೆ ಹಾಗೂ ಮೇಲ್ಗಡೆ ತಗಡಗಳು ಕೂಡ ಕಾಣುಸ್ತಾ ಇದೆ.

ಹಾಗೂ ಲೆಫ್ಟ್ ಸೈಡ್ ಗೆ ಒಂದು ಲ್ಯಾಪ್ಟಾಪ್ ಕಾಣಿಸ್ತಾ ಇದೆ ಹಾಗೂ ಒಂದು ಟೇಬಲ್ ಕೊಡೊ ಕಾಣಿಸ್ತಾ ಇದೆ.

ಮತ್ತು ಲೇಫ಼್ ಸೈಡಿಗೆ ಒಂದು ಬ್ಲೂ ಕಲರ್ ದು ಕಾಣಸ್ತಾ ಇದೆ.

ಮತ್ತು ಎಲ್ಲೋ ವೈಟ್ ಬ್ಲಾಕ್ ಕಲರ್ ಕೇಕ್ ಕಾಣಿಸ್ತಾದೆ.

ಹಾಗು ಲೆಫ್ಟ್ ಸೈಡಿ ಗೆ ಒಂದು ಪೇಪರ್ ಕಾಣಿಸ್ತಾ ಇದೆ ಹಾಗು ಒಂದು ಹೂವ ಕೂಡ ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ಇಬ್ಬರುಗಳು ಕಾಣಿಸ್ತಾಇದ್ದಾರೆ ಹಾಗೂ ಒಂದು ಫೋನ್ ಕಾಣಿಸ್ತಾ ಇದೆ.

ಹಾಗು ಒಂದು ಪೇಟಿಎಂ ಕ್ಯೂ_ಆರ್ ಕೋಡ್ ಕಾಣಿಸ್ತಾ ಇದೆ.

ಹಾಗು ಒಂದು ಎಲೆಕ್ಟ್ರಿಕಲ್ ಸ್ವಿಚ್ ಕೂಡಾ ಕನಸ್ತಾ ಇದೆ ಮತ್ತು ಲೆಫ್ಟ್ ಸೈಡಿ ಗೆ ಒಂದು ಕ್ಯಾಂಪುಟರ್ ಕಾಣಿಸ್ತಾ ಇದೆ.

ಮತ್ತು ಒಂದು ಕಬ್ಬಿಣದ ಗೇಟ್ ಕಾಣಿಸ್ತಿದೆ ಹಾಗೂ ರೈಟ್ ಸೈಡಿಗೆ ಒಂದು ಅಗರ್ ಹೈಸ್ಕೂಲ್ ಅಂತ ಬೋರ್ಡ್ ಕಾಣಿಸ್ತಾ ಇದೆ.

ಮತ್ತು ಲೆಫ್ಟ್ ಸೈಡಿ ಗೆ ಹಾಗೂ ರೈಟ್ ಸೈಡಿ ಗೆ ಇಬ್ರು ಗಂಡ್ಸು ಮಕ್ಕಳು ಕಾಣಿಸ್ತಾ ಇದೆ.

ಹಾಗೂ ನಿಂತಿದ್ದಾರೆ ಹಾಗೂ ಒಂದು ಬೈಕ್ ಕಾಣಿಸ್ತದೆ.